ಗೋವೆರ್ಮೆನ್ಟ್ ಬಸ್ ಗಳನ್ನ ನಾವು ಕಾಣಬಹುದಾದಂತಹ ದ್ರಶ್ಯ ವಾಗಿದೆ.

ಆ ಎಲ್ಲಾ ರೀತಿಯ ವಸ್ತುಗಳು ಸಿಗುವಂತಹ ಒಂದು ಅಂಗಡಿ.

ಹೂವು ಕೋಸ್ ಇದನ್ನ ನಾವು ಗೋಬಿ ಮಂಚೂರಿಯನ್ನ ಮಾಡಲು ಬಳಸುತ್ತೇವೆ ಅನ್ ಈನಿತರ --

ಓದು ಚರ್ಚ್ ಅಂತ ಹೇಳಬಹುದು ಇದು.

ಒಂದು ಬೇಡಿಕೆಗಳನ್ನ ಆ ಹಣತೆ ಮೂಲಕ ಹಚ್ಚುವುದರ ಮೂಲಕ ಅಥವಾ ಬೇಡಿಕೆಗಳನ್ನ ಈಡೇರಿಸಿ ಕೊಳ್ಳುಲು ಇರುವತ ಒಂದು --

ಅಹ್ ವೇಧಿಕೆ ಮುಂಭಾಗದಲ್ಲಿ ಕಾರಂಜಿ ರೀತಿಯ --

ಹ್ಮ್ ಒಂದು ಪೆಟ್ಟಿಗೆಯನ್ನ ಸಹ ನಾವು ನೋಡಬಹುದಾಗಿದೆ. ಅಂದ್ರೆ ಹ್ಮ್ ಒಂದು ಶುದ್ಧತೆಯ ಚಿತ್ರಣ ವನ್ನು ನಾವು ಕಾಣಬಹುದಾಗಿದೆ.

ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂತ ಒಂದು ಚರ್ಚ್ ಕ್ರಿಸ್ಟಿಯಾನ್ಸ್ ಧರ್ಮದ --

ಅಹ್ ನಮ್ಮ ಕಣ್ಣಿಗೆ ಕಾಣುತ್ತಿರುವಂತ ಒಂದು ಸುಂದರವಾದ ಚಿತ್ರ ಅಂತ ಹೇಳಬಹುದು ನವಿಲು ನಮ್ಮ ರಾಷ್ಟ್ರೀಯ --

ಎಲ್ಲರಿಗೂ ಸಹ ಅತಿ ಪ್ರಿಯವಾದ ಪಕ್ಷಿ ಅಂತಾನೇ ಹೇಳಬಹುದಾಗಿದೆ.

ಯಾಕಂದ್ರೆ ಅಹ್ ಮನೆ ನೆಲೆ ಇಲ್ಲದವನು ಎಳ್ಳು ಸಹ ಸೇವಿಸ --

ಅಹ್ ಅರಮನೆ ಅಂತಾನೆ ಹೇಳಬಹುದು ಆದರೆ ಈಗ ಅಲ್ಲಿ ಒಳಗೆ ಪ್ರವೇಶವಿರುವುದಿಲ್ಲ.

ಗವರ್ನಮೆಂಟ್ ಬಸ್ ಸ್ಟಾಂಡ್ ಗವರ್ನಮೆಂಟ್ ಬಸ್ ಸ್ಟಾಂಡ್ ನಲ್ಲಿ ಕೆ.ಯಸ್.ಆರ್.ರ್ಟಿ.ಸಿ ಬಸ್ ಗಳು --

ದುಡ್ಡಿನ ಅವಶ್ಯಕತೆ ಇದ್ದಾಗ ಇಲ್ಲಿ ಹೋಗಿ ಡ್ರಾ ಮಾಡ್ಕೊಳ್ತಾರೆ.

ಜೆರಾಫೆ ಯನ್ನು ಕಾಣಬಹುದಾಗಿದೆ ಜಿರಾಫೆ ಇತೀಚಿನ ದಿನಗಳಲ್ಲಿ ಇತರ ಅಳಿವು --